ಮತ್ತು ತೆಂಗಗಳಗಡೆ ಅಂಗಡಿ ಒಳಗಡೆ ಹಲವಾರು ದಾರಗಳನ್ನು ಟಂಗಾಯಿಸಿ ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಎರಡು ವ್ಯಕ್ತಿಗಳು ಛಯಾಚಿತ್ರವನ್ನು ತೆಗೆಯುತ್ತಿದ್ದಾರೆ.

ಮತ್ತು ಇಲ್ಲಿ ಕಟ್ಟದದ ಹೊರಗಡೆ ಮತ್ತು ಕಟ್ಟದ ಒಳಗಡೆ ವ್ಯಕ್ತಿಗಳನ್ನು ನಿಂತುಕೊಂಡಿದ್ದಾರೆ.

ಮತ್ತು ಇಲ್ಲಿ ಗೋಡೆ ಮೇಲೆ ಹಳದಿ ಬಣ್ಣವನ್ನು ಹೊಡೆಯಲಾಗಿದೆ.

ಮತ್ತು ಒಬ್ಬ ಮನುಷ್ಯನ ಚಿತ್ರಣವನ್ನು ತೆಗೆದುಕೊಳ್ಳಲಾಗಿದೆ.

ನಮಗೆ ಇಲ್ಲಿ ಒಂದು ಕಚೇರಿ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಹೊರಗಡೆ ಜಾಡು ಬಕೆಟ್ ಇನ್ನಿತರ ವಸ್ತುಗಳನ್ನು ಟಗ್ಗಾಯಿಸುತ್ತಿದ್ದಾರೆ ಮತ್ತು ಒಳಗಡೆ ಕಪಟ್ಟಿನಲ್ಲಿ ವಸ್ತುಗಳು ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಕೆಲವು ಚಪ್ಪಲ್ಗ ಳು ಕಂಡು ಬರುತ್ತಾ ಇದೆ ಮತ್ತು ಹೊರಗಡೆ ಎರಡು ಬೈಕು ನಿಲುಗಡೆ ಮಾಡಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ಇಲ್ಲಿ ಒಬ್ಬ ವ್ಯಕ್ತಿ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ನಿಂತಿದ್ದಾನೆ.

ಮತ್ತು ಹಿಂದುಗಡೆ ಒಂದು ಕಪ್ಪು ಬಣ್ಣದ ಗೇಟು ಇದೆ.

ಹಳದಿ ಬಣ್ಣದ ಟಂ ಟಂ ಕಂಡು ಬರುತ್ತಾ ಇದೆ.

ಮತ್ತು ಹೊರಗಡೆ ನಾಲ್ಕು ಧ್ವಜಗಳನ್ನು ಟಂಗಾಯಿಸಿದ್ದಾರೆ.

ಮತ್ತು ಇದು ಶಾಲೆಗೆ ಹಲವಾರು ಕಿಡಕಿಗಳು ಇವೆ.

ಇದರ ಮುಂದ್ಗಡೆ ಎರಡು ಬೈಕು ನಿಲುಗಡೆ ಮಾಡಲಾಗಿದೆ.

ಮತ್ತು ಇಲ್ಲಿ ಎರಡು ಕೆಂಪು ಬಣ್ಣದ ಬಸ್ಸುಗಳು ಇವೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕೆಂಪು ಮತ್ತು ಹಸಿರು ಬಣ್ಣದ ಮೀಟರ್ ಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಹೊಲದಲ್ಲಿ ಹಲವಾರು ನೀರು ನಿಂತುಕೊಂಡಿದೆ.